ಇದು ಒಂದು ದ್ವಿಚಕ್ರ ವಾಹನಗಳನ್ನು ಸರಿಪಡಿಸುವ ಅಂಗಡಿ ಆಗಿದೆ.

ಮಸೀದಿಯ ಮುಂದೆ ಒಂದು ಸಿಂಟ್ಯಾಕ್ಸ್ ಇದೆ.

ಇದರ ಮಧ್ಯದಲ್ಲಿ ಒಂದು ದೊಡ್ಡ ದಾರಿ ಇದೆ.

ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಒಬ್ಬ ವ್ಯಕ್ತಿಯು ಪೇಪರ್ ಓದುತ್ತಿದ್ದಾನೆ.

ಅದರ ಮುಂದೆ ಒಂದು ಬುಟ್ಟಿ ಇಡಲಾಗಿದೆ.

ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅವನು ದೂರದಲ್ಲಿ ಇರುವ ಗುಡ್ಡ ಬೆಟ್ಟಗಳ ದೃಶ್ಯವನ್ನು ಕಾಣುತ್ತಿದ್ದಾನೆ.

ಅದರ ಮುಂದೆ ಒಂದು ಕುರ್ಚಿಯನ್ನು ಹಾಕಲಾಗಿದೆ ಮೇಲೆ ಸಿ_ಸಿ ಕ್ಯಾಮರಾ ಇದೆ.

ಈ ಮನುಷ್ಯನು ಫೋಟೋ ವನ್ನು ತೆಗೆದುಕೊಳ್ಳುತ್ತಿದ್ದಾನ್--

ಇಲ್ಲಿ ಗೋಡೆಗೆ ವಿದ್ವುತ್ ತಂತಿಗಳು ಮತ್ತು ಬೋರ್ಡ್ ಗಳು ಇವೆ.

ಇಲ್ಲಿ ಒಂದು ದೇವಸ್ಥಾನ ಇದೆ ಅದರ ಮುಂದೆ ಹಲವಾರು ವ್ಯಕ್ತಿಗಳು ಇದ್ದಾರೆ.

ಕೆಲವರು ಗಾಡಿ ಮೇಲೆ ಮತ್ತು ಕೆಲವರು ಸೈಕಲ್ ಮೇಲೆ ಓಡಾಡುತ್ತಿದ್ದಾರೆ.

ಇಲ್ಲಿ ಒಂದು ದೊಡ್ಡ ಸಭಾಂಗಣ ಇದೆ.

ಇಲ್ಲಿ ಸಾಲಾಗಿ ಬಹಳಷ್ಟು ಕುರ್ಚಿಗಳನ್ನು ಹಾಕಲಾಗಿದೆ.

ಇಲ್ಲಿ ಒಂದು ಬಾಗಿಲು ಇದೆ ಬಾಗಿಲಿಗೆ ಪರದೆಯನ್ನು ಹಾಕಲಾಗಿದೆ.

ರಸ್ತೆಯ ಮೇಲೆ ಮರುಳಿನ ಕೊಂಪೆ ಬಿದ್ದಿದೆ.

ನೀರಿನ ಗುಂಡಿಯ ಪಕ್ಕದಲ್ಲಿ ಆಮೆಗಳು ಬಂದಿವೆ.

ಇದು ಒಂದು ಬಸ್ ನಿಲ್ದಾಣ ಆಗಿದೆ.

ಬೇಕರಿಯ ಮುಂದೆ ಒಂದು ಲೈಟ್ ಸಹ ಇದೆ.

ಗೋಡೆ ಮೇಲೆ ಫೋಟೋ ಗಳನ್ನು ಹಾಕಲಾಗಿದೆ.

ಇದರ ಮುಂದೆ ಸಿ_ಸಿ ಕ್ಯಾಮರ ವನ್ನು ಅಳವಡಿಸಲಾಗಿದೆ.

ಕಾರಿಗೆ ಒಂದು ಹೂವಿನ ಸರವನ್ನು ಹಾಕಲಾಗಿದೆ ಅದರ ಮೇಲೆ ಧ್ವಜ ಇದೆ.

ಇದು ಒಂದು ಜಿಮ್ ಆಗಿದೆ ಇಲ್ಲಿ ಕಸರತ್ತು ಮಾಡುವ ಎಲ್ಲಾ ವಸ್ತುಗಳು ಇವೆ.

ಒಬ್ಬ ವ್ಯಕ್ತಿಯ ಕೈಯಲ್ಲಿ ಸಿತಾರ್ ಇದೆ.

ಇಲ್ಲಿ ಒಬ್ಬ ಹುಡುಗಿಯು ಏನೋ ತಿನ್ನುತ್ತಿದ್ದಾಳೆ.

ಇಲ್ಲಿ ಒಂದು ಕಡೆ ಮಂಚದ ಮೇಲೆ ಹಾಕುವ ದೊಡ್ಡ ದೊಡ್ಡ ಕಟ್ಟಿಗೆಗಳಿವೆ.

ಅಂಗಡಿಯ ಮುಂದೆ ಒಂದು ದೊಡ್ಡ ಬೋರ್ಡನ್ನು ಹಾಕಲಾಗಿದೆ.